ನಮಗೆ ಮೊದಲು ಆದ್ರೆ ಮುದ್ದೆಗಳು ಸೊಪ್ಪು ಅದು ಇದು ಸಿಗ್ತಿತು. ಈ ಟೈಮ್ ಲಿ ಸಮಯ ವ್ಯರ್ತ ಇತ್ತು ಅನೂಕಗೋಸ್ಕರ ನಾವು ಅಲ್ಲಿ ಹೋಟೆಲ್ ಗಳಿಗೆ ಹೋದ್ರೆ ಒಳ್ಳೆ ಆಹಾರಸಿಗ್ತಿಳ ಅರೋಗ್ಯದಲ್ಲೂ ಎರುಪೇರು ಆಗ್ತಿದೆ.

ವಿಶ್ರಾಂತಿ ಪಡಿಯೋಕ್ ನಮೆಲ್ರು ರೀತಿಳಿರಲಿ ಅಂತ. ತುಂಬಾನೇ ಅನುಕೂಲ ಯಾಕೆಂದ್ರೆ ಆಕಡೆ ಈಕಡೆ ಕಥಾಲೋತು ಅದು ಇದು ಅನ್ಕೊಂಡು ಹೊರಟಾಗ್ಬಿಡ್ತಿದ್ವಿ. ಈಗ ಸ್ವಲ್ಪ ಅನುಕೂಲ ಅಗೆದ ಪಾರ್ಕ್ ಮಾಡ್ಕೋತ್ತಿಂದ.

ಮೊದಲು ಮದುವೆ ಅಂದ್ರೆ ಊಟ ಸಿಗುತ್ತೆ ಅನ್ಕೊಂಡು.

ಒಂದ್ ಅಷ್ಟು ದಿನ ಗಂಟಾ ಕಾಯ್ಕೊಂಡು ಅವರಿವರು ಅಂತ ಹಾಳುಮೂಳು ಅಂತ ಮಾತಾಡ್ತಿದ್ವಿ. ಈಗ ಮದುವೆ ಅಂದ್ರೆ ಒಂತರ ಆಡಂಬರ ಆಗ್ಬಿಟ್ಟಿದೆ ಫಸ್ಟ್ ಮದುವೆ ಅಂದ್ರ ಯಾವರೀತಿ ಇತ್ತು ಯಾವರೀತಿ ವಿಶೇಷಗಳತೆದ್ವು. ಈಗಿನಕಾಲದಲಿ ಮಾಡ್ತವೆ ಕುಂಕೊಂಡು ಜುಜುಆಡ್ಕೊಂಡು ಕುಡ್ಕೊಂಡು ಎಲ್ಲ ಮದುವೆ ಅನ್ಕೊಂಡು--

ಆತರದವರು ಕಾರ್ ಗಳು ಕೀ ಹೊಡಿಯೋಕು ಹೆಸಲಾ ಪಂಚರ್ ಮಾಡೋಕು ಹೆಸಲಾಕದಿಯೋಕು ಹೆಸಲಾ. ಅದಿಕೆ ಕಾರ್ ಪಾರ್ಕಿಂಗ್ ಅನ್ನೋದು ಕೂರ್ಸಿದ್ರೆ ಎಲ್ಲರೀತಿ ವ್ಯವಸ್ಥೆ ಇರುತ್ತೆ. ಸಿ ಸಿ ಟಿವಿ ಆಗ್ಲಿ ಎಲ್ಲ ರೀತಿ ವ್ಯವಸ್ಥೆ ಇರುತ್ತೆ ಅದಿಕೆ ಪಾರ್ಕಿಂಗ್ ಅಲ್ಲೇ ನಿಲ್ಸ್ಬೇಕು.